ನೀವು ಬಂದ್ ಇದ್ ಮಾಡ್ರಿ ಡುಮ್ ಇದ್ದರ ತೆಳ್ಳಗ ಆಗ್ತಾರ ಇದ್ದರ ತೆಳ್ಳಗ ಡುಮ್ ಆಗ್ತಾರ .

ಬಿಲ್ಡಿಂಗ್ ಕಾಂಕ್ರೀಟ್ ಹಾಕಾ ಅಂತಾರೆ ಬಾಜು ಎಲ್ಲ --

ಈ ಕಡೆ ಸಣ್ಣದ್ ಇದೆ ಸ ಆಕ್ಳ ಬಹಳ ಇದೆ ಐತಿ.

ಈ ಅಂಗಡಿ ಗೆ ಬಂದ್ ಎಲ್ಲ ಸಿಗತ್ ರೀ ನಿಮಗೆ ಸುಮ್ನೆ ಮಾರ್ಕೆಟ್ ಗೆ ಹೋಗೋದು ವೇಸ್ಟ್ ಆಗುತ್ ರೀ.

ಕಾಲೇಜ್ ಇದು ದೊಡ್ಡ್ ಅತಿ ದೊಡ್ಡ್ ದು ರೀ ಅದು ಧಾರವಾಡ ಒಳಗೆ ಬಾರಿ ಕೀರ್ತಿ ಎಲ್ಲ ಐತಿ.

ಫ್ಯಾಮಿಲಿ ಜೋತಿ ತಿನ್ನಕ ಬರ್ಬೆಕ್ರಿ ರೀ ಏರ್ ಪ್ಲೆಸೆಂಟ್ ಆಗಿ ಗಾಳಿ ಸಿಗತ್ ರೀ ದೊಡ್ಡ್ ದೊಡ್ಡ್ ಗಿಡ ಇದೆ ನೋಡ್ರಿ.

ಬ್ರಿಡ್ಜ್ ಬಹಳ ಕಟ್ಟಾಗುತ್ತೆ ಹಳೇದ್ ಇರಬಹುದು ಇದು ಬ್ರಿಡ್ಜ್ ನೋಡುವ ಅಂತ ಅಂದ್ರೆ ಒಳಗೆ ಏನೇ ಐತ್ ಅಂತಂದು--

ಗಿಟಾರ್ ಐತಿ ಸೌಂಡ್ ಬಾರಿ ಐತ್ ಯಾವ್ ಟ್ಯೂನ್ ನುಡಿಸ್ತಿರ ಆಹ್ಹ್ ಟ್ಯೂನ್ ಬಾರ್--

ವೆಲ್ಡಿಂಗ್ ವಾಟರ್ ಇದಕ್ಕಿಂತ ಫೇಮಸ್ ಅಗ್ಯರೇ ಬಹಳ ಜನ --

ಈ ಕಡೆ ಬಹಳ ನೀಟ್ನೆಸ್ ಇದೆ.

ಎಲ್ಲರು ವಿಸಿಟ್ ಮಾಡ್ರಿ ಬಂದು ನೋಡಲ್ಲಿ ಫ್ಯಾಮಿಲಿ ಜೊತೆ ಬಹಳ ಬೋಟ ಗಿಟ--

ಫ್ಯಾಮಿಲಿ ಹೌರ್ಸ್ ಅಂತ ಇದ್ರಿ ಹಚ್ಚಿ ನಿಂತಿದ್ದ ನೋಡ್ರಿ ಅಲ್ಲಿ ಬಹಳ ಚಂದ ಎಸ್ಟ್ ಚಂದ ಕಾಣುತ್ತೆ ನೋಡ್ರಿ ಅದ.

ಇಕ್ಕಟ್ ಐತಿ ಇಲ್ಲಿ ಹೂವು ಮರ ಅಂತಾರೆ ಈ ಕಡೆ ಹಣ್ಣ ಮರ ಅಂತಾರೆ ಈ ಕಡೆ ತೋನ--

ನೋಡ್ರಿ ಇಲ್ ಬಹಳ ಬಹಳಷ್ಟು ಜನ ಇದ್ದಾರೆ ನೋಡಿ ಎನ್ ಸಕ್ಕತ್ ಇದೆ ಎಲ್ಲ ಏನೇನ್--

ದೊಡ್ಡ್ ಜಾತ್ರೆ ನಡೆಯ ಹಂತತಿ ಕಡೆಗ್ ಬೆಂಕಿ ಗಿಂಕಿ ಹಚ್ಕೊಂಡ್ ನಿಂತರೆ ಆ ಕಡೆ ಲೈಟ್ ಇದೆ.

ಈ ಕಡೆ ಸಣ್ಣ ಸಣ್ಣ ಗಿಡ ಇದ್ದವೇ ರೀ ಪಾರ್ಕ್ ಮಾಡಕ್ ಬಹಳ ಮಸ್ತ್ ಐತ್ರಿ ಬಹಳ ಹೆವಿ ಐತ್ರಿ ಅದ.